ಇದು ಹೋಟೆಲ್ ಅಲ್ಲ ಅಂತ ನನಿಗೆ ಕಾಣುತ್ತೆ. ಇದು ಒಂದು ಯಾವುದೋ ಕಟಿಂಗ್ ಶಾಪ್ ತರ ನನಿಗೆ ಕಾಣಿಸುತ್ತಿದೆ. ಇಲ್ಲಿ ಬಹಳ ಜನ ಕುಳಿತುಕೊಂಡಿದ್ದಾರೆ ಮತ್ತು ಇಲ್ಲಿ--

ಈಗೆ ಈ ಚಿತ್ರದಲ್ಲಿ ಒಂದು ಇವ್ರು ಬಾಳ ಜನ ನಿಂತುಕೊಂಡಿದ್ದಾರೆ ಇವರು ಚರ್ಚ್ ನಲ್ಲಿ ಫಾದರ್ ಅಂತ ನನಿಗೆ ಕಾಣಿಸುತ್ತದೆ ಇವರು ನಿಂತುಕೊಂಡು ಓದುತ್ತಿದ್ದಾರೆ.

ಅದೇ ಈ ಚಿತ್ರದಲ್ಲಿ ಇಲ್ಲೊಂದು ಹೇರ್ ಎಕ್ಸ್ಪರ್ಟ್ ಪ್ರೊಫೆಷನಲ್ ಸಲೂನ್ ಎಂದು ಬರೆದಿರುವ ಒಂದು ಕಟಿಂಗ್ ಶಾಪ್ ಕಾಣಿಸು--

ಗೆ ಈ ಚಿತ್ರ ದಲ್ಲಿ ಒಂದು --

ಬಗೆ ಬಗೆಯ ಪೆನ್ನುಗಳನ್ನು ಮಾರಾಟ ಮಾಡಲು ಇಲ್ಲಿ ತೋರಿಸುತ್ತಿದ್ದಾನೆ ಕೊಂಡುಕೊಳ್ಳಲು ಒಬ್ಬ ವ್ಯಕ್ತಿ ತೆಗುದು ಕೊಳ್ಳುತ್ತಿದ್ದಾನೆ.

ರೆಡಿ ಮಾಡುತ್ತಿದ್ದಾರೆ ವಿಶೇಷವಾದ ಕೌಶಲ್ಯದಿಂದ ಇದನ್ನು ತಯಾರಿಸುತ್ತಿದ್ದಾರೆ ಅಂತ ನನಗೆ ಅನಿಸುತ್ತದೆ. ಯಾರೋ ಟೀಚರ್ ನೋಡಲು ಬಂದಿದ್ದಾರೆ.

ನನಗೆ ಈ ಚಿತ್ರದಲ್ಲಿ ಒಂದು ಮಧುವೆ ಸಮಾರಂಭ ನಡೆಯುತ್ತಿರೋತರ ಕಾಣುತ್ತೆ. ಇಲ್ಲಿ ಇಬ್ಬರು ಗಂಡ-ಹೆಂಡತಿ ನಿಂತುಕೊಂಡಿರೋದು ನನಗೆ ಕಾಣಿಸುತ್ತದೆ.

ನನಗೆ ಈ ಚಿತ್ರದಲ್ಲಿ ಒಂದು ಒಂದು ದೇವಿಯ ಒಂದು ಇದರ್ತರ ದೇವಸ್ತಾನದ ತರ ನನಗೆ ಕಾಣಿಸುತ್ತದೆ.

ಜೋಕಾಲಿ ತರ ನನಗೆ ಕಾಣಿಸುತ್ತದೆ ಈ ಜೋಕಾಲಿ. ಬಾಳ ಮೂರ್ ನಾಲ್ಕು ಜೋಕಾಲಿಗಳ ನನಗೆ ಕಾಣಿಸುತ್ತವೆ. ಇಲ್ಲಿ ಬಾಳ ಜನ ಬಂದಿದ್ದಾರೆ.